ಮತ್ತು ಟೇಬಲ್ ಮೇಲೆ ಬೇರೆ ವಸ್ತುಗಳನ್ನು ಇಟ್ಟಿದ್ದಾರೆ.

ಸಣ್ಣ ಸಣ್ಣ ಗಿಡ ಮರಗಳು ಇವೆ.

ತ್ತು ಮ ಮುಂದ್ಗಡೆ ಹಲವಾರು ಕಾರ್ ಗಳು ಬೈಕ್ ಗಳು ನಿಂತಿವೆ.

ಮತ್ತು ಒಳಗಡೆ ಇನ್ನೂ ಒಂದು ರೂಮ್ ಇದೆ ಮತ್ತು ಗೋಡೆಯ ಮೇಲೆ--

ಮತ್ತು ಕಬ್ಬಿನ ರೀತಿ ಪ್ಯಾ ಮಷೀನ್ ಗಳು ಇವೆ.

ಮತ್ತು ಮೇಲ್ಚಾವಡಿ ತಗಡಿನಿಂದ ಕೂಡಿದೆ ಮತ್--

ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನೆಂದರೆ ಇದು ಒಂದು ರೆಸ್ಟೋರೆಂಟ್ ಆಗಿದೆ.

ಅದು ಕೆಂಪು ಮತ್ತು ಬೀಳ ವೈಟ್ ಕಲರ್ ನಿಂದ ಕೂಡಿದೆ.

ಹೊರಗಡೆ ಚೇರ್ ಗಳು ಮನುಷ್ಯರು ಕುಂತಿದ್ದಾರೆ ಒಳಗಡೆ ಕುನ್--

ಮತ್ತು ಎರಡು ಉದ್ದನೆ ಕಂಬಗಳನ್ನು ಇಟ್ಟಿದ್ದಾರೆ.

ಈ ದೃಶ್ ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನಂದರೆ ಇದು ಒಂದು ಹೊಲ ಆಗಿದೆ.

ಅದರ ಮುಂದುಗಡೆ ಒಂದು ಮರವಿದೆ ಮತ್ತು--

ಮತ್ತು ಸುತ್ತಲು ಕಟ್ಟಿನ ರೀತಿ ಚಾವಳಿ ಅನ್ನು ಸುತ್ತಲು ಬಡೆದಿದ್ದಾರೆ.

ಇಲ್ಲಿ ಒಂದು ರೋಡ್ ಇದೆ ಆ ಪಕ್ಕದಲ್ಲಿ ಗಿಡಗಳನ್ನು ಸಾಲಾಗಿ ನಿಲ್ ಇವೆ.

ಮತ್ತು ಕಬ್ಬಿಣದ ರೀತಿ ಆಟವಾಡಲು ಇಟ್ಟಿದ್ದಾರೆ ಸ್--

ಹಸಿರು ಹುಲ್ಲುಗವಲಿನಿಂದ ಈ ದೃಶ್ಯವು ನೋಡಲು ಚೆನ್ನಾಗಿ ಕಾಣುತ್ತಿದೆ.

ಮೇಲೆ ಒಂದು ಬಿಲ್ಡಿಂಗ್ ಇದೆ ಮತ್ತು ಪಕ್ಕದಲ್ಲಿ ಒಂದು ನೀರಿನ ಟ್ಯಾಂಕ್ ಇದೆ.

ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನೆಂದರೆ ಇದು ಒಂದು ಬಾರ್ ಅಂಗಡಿ ಯಾಗಿದೆ.

ಇಲ್ಲಿ ಹಲವಾರು ಜಿಂಕೆಗಳನ್ನು ನಾವು ಸಹ ನೋಡಬಹುದಾಗಿದೆ.

ಈ ಹೋಟೆಲ್ ಮೇಲ್ಚಾವಣಿ ತಗಡಿನಿಂದ ಕೂಡಿದೆ.

ನದಿಯ ದಂಡೆಯ ಮೇಲೆ ಫಿಶ್ ಗಳನ್ನು ಬುಟ್ಟಿಯ ಒಳಗೆ ಇಟ್ಟಿದ್ದಾರೆ.

ಒಬ್ಬ ವ್ಯಕ್ತಿ ಕುಂತಿದ್ದಾನೆ ಮತ್ತು ಅವನ ಮುಂದಗಡೆ ಟೇಬಲ್ ಇದೆ.

ಆ ಟೇಬಲಿನ ಮೇಲೆ ಹಲವಾರು ಬಟ್ಟೆಗಳನ್ನು ಮಡ್ಚಿ ಇಟ್ಟಿದ್ದಾರೆ ಮತ್ತು--

ಮತ್ತು ಅದರ ಮೇಗೆ ಪೇಪರ್ ಗಳಲ್ಲಿ ಮಾಡಿರುವ ಒಂದು ಬಾಕ್ಸ್ ಇನ ರೀತಿ ಬೇರೆ ಬೇರೆ ಡಿಸೈನ್ ಗಳಾಗಿ ಇಡಲಾಗಿದೆ ಇವುಗಳು--

ಮತ್ತು ಇಲ್ಲಿ ರೂಮ್ ಇದೆ ರೂಮಿನ ಒಳಗೆ ಮಂಚವನ್ನೂ ಇಟ್ಟಿದ್ದಾರೆ.

ಮತ್ತು ಇಲ್ಲಿ ವೈಟ್ ಕಟ್ಟನ್ ಮತ್ತು ಚಾಕಲೇಟ್ ಕಲರ್ ಕಟ್ಟನ್ ಗಳನ್ನು ನಾವು ನೋಡಬಹುದಾಗಿದೆ.

ಒಳಗಡೆ ಬಟ್ಟೆಗಳನ್ನು ನೇತು ಬಿಟ್ಟಿದಾರೆ ಒಳಗಡೆ ಬಾಕ್ಸ್ ಇನ ಒಳಗೆ ಇಟ್ಟಿದಾರೆ.

ಮತ್ತು ಸುತ್ತಲೂ ಗಿಡಗಳು ಮತ್ತು ಬೆಟ್ಟ ಗುಡ್ಡಗಳು ಈ ನೀರಿನ ಕಲರ್ ಹಸಿರು ಕಲರಿನಲ್ಲಿ ಕಾಣಬಹುದಾಗಿದೆ.

ಮತ್ತು ಅವ್ ಅವರು ಬಟ್ಟೆ ವೈಟ್ ಮತ್ತು ನೀಲಿ ಕಲರ್ ನಲ್ಲಿ ಮತ್ತು ಬೇರೆ ಬೇರೆ ರೀತಿಗಳನ್ನು ನಾವು ಸಹ ನೋಡಬಹುದಾಗಿದೆ ಮ --

ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನೆಂದರೆ ಇದು ಒಂದು ಹೋಟೆಲ್ ಆಗಿದೆ.

ಈ ಹೋಟೆಲ್ ಅಲ್ಲಿ ಹಲವಾರು ವ್ಯಕ್ತಿಗಳು ಕುಂತಿದ್ದಾರೆ ಮತ್ತು ಊಟವನ್ನು ಮಾಡುತ್ತಿದ್ದಾರೆ.

ಒಂದು ಟೇಬಲ್ ಇದೆ ಆ ಟೇಬಲ್ ಮೇಘ ಹಲವಾರು ವಸ್ತುಗಳನ್ನು ಇಡಲಾಗಿದೆ.

ಈ ಪ್ರದೇಶವು ಹೊಲ್ಲುಗಾವಲಿನಿಂದ ಕೂಡಿದೆ ಮತ್ತು ಗಿಡ ಮರಗಳು ಇವೆ ಮ--

ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನೆಂದರೆ ಇದು ಒಂದು ಪ್ರವಾಸಿಗರ ತಾಣವಾಗಿದೆ.

ಮತ್ತು ಮೇಲುಗಡೆ ಗೋಪುರವಿದೆ ಅದರ ಹಿಂದೆ ಕಲ್ಲಿನ ರೀತಿಯಲ್ಲಿ ಉದ್ದನೆಯಾಗಿ ನಿಲ್ಲಿಸಿದ್ದಾರೆ.

ಈ ದೃಶ್ಯದಲ್ಲಿ ಕಾಣುತ್ತಿರುವುದು ಏನೆಂದರೆ ಇದು ಒಂದು ಹೊರಗಿನ ಜಾಗವಾಗಿದೆ.

ಮತ್ ಅವರ ಹಿಂದೆ ದೇವರ ವಿಗ್ರಹಗಳನ್ನು ಮಾಡಲಾಗಿದೆ.

ಈ ದೃಶ್ಯದಲ್ಲಿ ಕಾಣುತಿರುವುದೆನೆಂದರೆ ಇದು ಒಂದು ಬಸ್ ಸ್ಟಾಂಡ್ ಆಗಿದೆ.

ಮತ್ತು ಅದರ ಮುಂದುಗಡೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಮತ್ತು ಒಂದು ಸೈಕಲ್ ಇದೆ.